ಇದು ನೋಡಿ ಫ್ಲವರ್ಸ್ ಇದೆ ಫ್ಲವರ್ಸ್ ಶಾಪ್ ಇದೆ ತುಂಬ ಕಲರ್ ಫುಲ್ ಆಗಿರೋ ಶಾಪ್ಸ್ ಇದೆ ಇದು ರೆಡ್ ವೈಟ್ ಪರ್ಪಲ್ ಆರೆಂಜ್ ಎಲ್ಲ ರೀತಿಯಲ್ಲಿ ಪಿಂಕ್ ಇದೆ ಫ್ಲವರ್ಸ್ ಇದೆ.

ಇಲ್ಲಿ ಒಂದು ಗ್ರೌಂಡ್ ಕಾಣಿಸ್ತಾ ಇದೆ ಈ ಗ್ರೌಂಡ್ ತುಂಬಾ ಹಸಿರು ಹಸಿರಾಗಿದೆ ಮತ್ತು ಇಲ್ಲಿ ಒಂದು ಕಾರ್ನರ್ ನಲ್ಲಿ ಕಟ್ಟಿಗೆ ಟೈಪ್ ಕಾಣಿಸ್ತಾ ಇದೆ.

ಹಿಂದ್ಗಡೆ ಫಾದರ್ ನ ಕೂತಿದರೆ ಅಲ್ಲಿ ಮುಂದ್ ಗಡೆ ಮೈಕ್ ಇದೆ ಅಲ್ಲಿ ಲೈಟ್ಸ್ ಇದಾವೆ ಕ್ರಾಸ್ ಇದೆ ಟೇಬಲ್ ಮೇಲೆ ಕೂಡ ಕ್ರಾಸ್ ಇದೆ. ಇಲ್ ಜೀಸಸ್ ಸ್ಟ್ಯಾಚು ಇದೆ ಹಿಂದ್ಗಡೆ ಯಾರೋ ಟ್ಯೂನಿಂಗ್ ಮಾಡ್ತಯಿದಾರೆ.

ಒಂದು ಸುಮ್ ಸ್ಮಾಲ್ ಆಗ್ ಸಣ್ಣದಾಗಿರುವಂತ ಅಹ್ ದುಕಾನ್ ಇದೆ. ನ್ಯೂಸ್ ಪೇಪರ್ ಪ್ರಿಂಟ್ ಮಾಡೋದಂತ ಅನ್ಸುತ್ತೆ ಅಥವಾ ವೈಟ್ ಪೇಪರ್ ಮಾಡೋದ್ ಮಾಡೋದೈತಿ.

ಇಂಡಿಯನ್ ಆಯಿಲ್ ಇದೆ ಅಲ್ಲಿ ಪೆಟ್ರೋಲ್ ಗಾ- ಗಾಡಿಗಳು ಪೆಟ್ರೋಲ್ ಡೀಸೆಲ್ ಲ್ಲಾ ಹಾಕಿಸಿಕೊಂತಾವೆ. ಅದು ಆರೆಂಜ್ ಕಲರ್ ಇದೆ ವೈಟ್ ಕಲರ ಲ್ಲಿ ಇಂಡಿಯನ್ ಆಯಿಲ್ ಅಂತ ಬರೆದಿದಾರೆ ಅಲ್ಲೊಂದು ದೊಡ್ಡದಾಗಿರೋ ಅಂತ ಲಾರಿ ಇದೆ.

ಒಬ್ರು ಅಂಕಲ್ ಸುಮ್ನೆ ನಿಂತಿದರೆ ಅಲ್ಲಿ ಇಟ್ಟಂಗಿ ಮನೆಗಳಿವೆ ಅಕ್ಕಪಕ್ಕದಲ್ಲಿ ಕಟ್ಟಿಗೆಗಳೂ ಕೂಡ ಇದಾವೆ ಇಲ್ಲಿ